ಇದು ಒಂದು ಹಾಸ್ಪಿಟಲ್ ಆಗಿರಬಹುದು ಇಲ್ಲಿ ಕೋವಿಡ್ ಆಗಬಾರದು ಎಂದು ಮಾಸ್ಕ ನ್ನು ಬಳಸಿದರೆ ಹಾಗೂ ಡ್ರೆಸ್ ಕೀಟ ನ್ನು ಬಳಸಿದ್ದಾರೆ ಆಮೇಲೆ ಸ್ಯಾನಿಟೈಸರ್ ಅನ್ನು ಕೂಡ ಮಾಡುತ್ತಿದ್ದಾರೆ.

ಒಂದು ಸಂತೋಷ ಸಿಗುತ್ತದೆ ಎಂದು ಬರುತ್ತಾರೆ ಇಲ್ಲಿ ಚೆನ್ನಾಗಿ ಕಾಣುತ್ತಿದೆ ಅಂತಲೇ ಹೇಳಬಹುದು ನೋಡಲು ಎಷ್ಟು ಸುಂದರವಾಗಿ ಕಾಣುತ್ತಿದೆ ಸೂಪರ್ ಆಗಿ ಕಾಣ್ತಿದೆ.

ಇದು ಒಂದು ಫಂಕ್ಷನ್ ನಲ್ಲಿ ಪ್ರಶಸ್ತಿಯ ಕಾರ್ಡ್ ಗಳನ್ನು ಹುಡುಗರಿಗೆ ಕೊಟ್ಟಿರುವುದನ್ನು ನೋಡಬಹುದು ಹಾಗೂ ಅಲ್ಲಿ ಗುರುಗಳು ನಿಂತಿರುವುದನ್ನು ಕೂಡ ನೋಡಬಹುದು. ಇದು ಡೆಕೋರೇಷನ್ ಕೂಡ ತುಂಬಾನೇ ಸುಂದರವಾಗಿ ಮಾಡಿದ್ದಾರೆ ಅಂತಾನೆ ಹೇಳಬಹುದು.

ಇದು ಒಂದು ಹಳೆಯ ಕಾಲದ ಕಾರ್ ಆಗಿದೆ ಈ ಕಾರ್ನ ಎರಡು ಬಾಗಿಲನ್ನು ತೆಗೆದಿದ್ದಾರೆ ಹಾಗೂ ಆ ಕಡೆ ಮರಗಳನ್ನು ನೋಡಬಹುದು ಹಾಗೂ ಇಲ್ಲಿ ಮೂರು ಜನ ವ್ಯಕ್ತಿಯನ್ನು ಸಹ ನಾವು ವೀಕ್ಷಿಸಬಹುದು.

ಇದು ನೋಡಲು ತುಂಬಾ ಚೆನ್ನಾಗಿದೆ ಹಾಗೂ ಇದು ಕೆಲಸವೂ ಕೂಡ ಬಹಳ ಸರಳವಾಗಿ ಮಾಡಿಸುತ್ತದೆ.

ಗ್ರೌಂಡ್ ನೋಡಿ ಎಷ್ಟು ಹಸಿರಾಗಿ ಸುಂದರವಾಗಿ ಕಾಣುಕ್ಕತ್ತಿದೆ.

ಇದು ಒಂದು ಬುಕ್ ಸ್ಟಾಲ್ ಆಗಿದೆ ಈ ಬುಕ್ ಸ್ಟಾಲಿ ನ ಒಳಗಡೆ ಗಣೇಶ ಸರಸ್ವತೀ ಇನ್ನು ಎರಡು ದೇವರ ಪೂಜೆ ಮಾಡಿದರೆ ಆಮೇಲೆ ಆಮೇಲೆ ಬುಕ್ ಸ್ಟಾಲ್ ನ ಮಾಲಿಕ ದೇವರ ಪೂಜೆ ಮಾಡಿ ನಮಸ್ಕರಿಸುತ್ತಿದ್ದಾನೆ.

ಟೀ ಪಾಯಿಂಟ್ ಅಥವಾ ಒಂದು ಕ್ಯಾಂಟೀನ್ ಆಗಿದೆ ಅಂತಲೇ ಹೇಳಬಹುದು ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದರೆ ನೋಡಿ ಬಲೂನ್ಸ್ ಗಳನ್ನು ಹಾಕಿ ಆಮೇಲೆ ಇಲ್ಲಿ ಮೂರು ಜನ ವ್ಯಕ್ತಿಗಳು ಕುಳಿತಿರುವುದನ್ನು ಕೂಡ ನೋಡಬಹುದು.